ಒಂದು ಮನೆಯ ಮುಂದೆ ಕಾರು ನಿಂತಿದೆ.

ಆ ಫಂಕ್ಷನ್ ಹಾಲ್ ನಲ್ಲಿ ಲೈಟ್ಸ್ ಮತ್ತು ಫ್ಯಾನ್ ಗಳಿವೆ.

ಹಳದಿ ಬಣ್ಣದ ಹ್ಮ್ಮ್ ಬಾಕ್ಸ್ ಗಳಿವೆ.

ಕೆಳಗಡೆ ಮಲಬಾರ್ ಎಂಬ ಪೋಸ್ಟರ್ ಅನ್ನು ಹಚ್ಚಿದ್ದಾರೆ.

ಮೆಲ್ಲಕ್ಕೆ ಆ ಬೂದಿ ಬಣ್ಣದ ಆಕಾಶವಿದೆ.